ಎದು ಒಂದು ಫಿಶ್ ಮಾರ್ಕೆಟ್ ಈ ಫಿಶ ಮಾರ್ಕೆ ಟಲ್ಲಿ ಎಲ್ಲತರದ ನಾನಾ ತರದ ಫಿಶ್ಗ ಳು ಸಿಗುತ್ತದೆ.

ಕಣ್ಣ್ ಶಾರ್ಪ್ ಆಗುತ್ತವೆ ಇತರ ನಾವುನು ಎಲ್ಲ ಸಣ್ಣ ಮಕ್ಕಳಿದ್ದಾಗ ಫಿಷನ್ನು ಇಡಿದುಕೊಂಡು ಬಂದಿದ್ದೇವೆ.

ಎದು ಒಂದು ಇದು ಎಲ್ಲ ಮೋಡಗಳು ಚೆನ್ನಾಗಿ ಎಲ್ಲ ಆಕರ್ಷಕವಾಗಿ ಮೋಡಗಳು ಕಾಣು--

ಈ ಶೆಲೂನ್ ನಲ್ಲಿ ಉಮೆನ್ ಹೈಬ್ರೌ ಮತ್ತು ಮೇಕಪ್ ಮತ್ತು ಕುಡಲ್ಗಳನ್ನು --

ಎದು ಪೆಟ್ರೋಲ್ ಪಂಪ್ ಪೆಟ್ರೋಲ್ ಮತ್ತು ಡಿಜಿಲ್ ಹಾಕುತ್ತಾರೆ ಪೆಟ್ರೋಲ್ ಹಾಕಲು ಇತರದ --

ಪೆಟ್ರೋಲ್ ಅನ್ನು ಹಾಕಿಸಿಕೊಳ್ಳಲು ಒಂದೇ ಊರಿನಲ್ಲಿ ಒಂದೇ ಪೆಟ್ರೋಲ್ ಪಂಪ್ ಇದ್ದರೆ ಈಥರದ ರಶ್ ಆಗುವುದು ಅನವಶ್ಯಕ .